ಲಿನಕ್ಸ್ ಫೈಲ್ ಸಿಸ್ಟಮ್ ನ ಸ್ಪೋಕನ್ ಟ್ಯುಟೋರಿಯಲ್ ಗೆ ತಮಗೆಲ್ಲರಿಗೂ ಸ್ವಾಗತ
ನಾನು ಇಲ್ಲಿ ಉಬಂಟು 1004 ಅನ್ನು ಬಳಸುತ್ತಿದ್ದೇನೆ
ನೀವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಆರಂಭಿಸುವುದರ ಬಗ್ಗೆ ಮತ್ತು ಕಮಾಂಡ್ ಗಳ ಬಗ್ಗೆ ಸಾಮಾನ್ಯ ಜ್ಞಾನ ಹೊಂದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ
ನೀವು ಆಸಕ್ತರಿದ್ದಲ್ಲಿ ಇದು ಈ ಕೆಳಗಿರುವ ವೆಬ್ ಸೈಟ್ ನಲ್ಲಿ ಸಿಗುವ ಇನ್ನೊಂದು ಸ್ಪೋಕನ್ ಟ್ಯುಟೋರಿಯಲ್ ನಲ್ಲಿ ಲಭ್ಯವಿದೆ
httpspoken tutorialorg ಲಿನೆಕ್ಸ್ ಕೇಸ್ ಸೆನ್ಸಿಟಿವ್ ಎಂಬುದನ್ನು ಕೂಡಾ ಗಮನಿಸಿ
ಈ ಟ್ಯುಟೋರಿಯಲ್ ನಲ್ಲಿ ಬಳಸುವ ಎಲ್ಲಾ ಕಮಾಂಡ್ ಗಳು ಲೋವರ್ ಕೇಸ್ ನಲ್ಲಿ ಇದೆ ಇಲ್ಲವಾದಲ್ಲಿ ಉಲ್ಲೇಖಿಸಲಾಗಿದೆ
ಲಿನಕ್ಸ್ ನಲ್ಲಿ ಹೆಚ್ಚಿನ ಮಟ್ಟಿಗೆ ಪ್ರತಿಯೊಂದೂ ಕೂಡಾ ಒಂದು ಫೈಲ್ ಆಗಿರುತ್ತದೆ
ಹಾಗಾದರೆ ಫೈಲ್ ಅಂದರೆ ಏನು
ನಿಜ ಜೀವನದಲ್ಲಿ ಫೈಲ್ ಅಂದರೆ ಅಲ್ಲಿ ನಾವು ನಮ್ಮ ಡಾಕ್ಯುಮೆಂಟ್ ಗಳನ್ನು ಮತ್ತು ಕಾಗದಗಳನ್ನು ಸಂಗ್ರಹಿಸಿ ಇಡಬಹುದು ಎಂದು ತಿಳಿದಿರುತ್ತೇವೆ
ಅದೇ ರೀತಿ ಲಿನಕ್ಸ್ ನಲ್ಲಿ ಫೈಲ್ ಅಂದರೆ ಮಾಹಿತಿಗಳನ್ನು ಸಂಗ್ರಹಿಸಿ ಇಡುವಂತಹ ಕಂಟೇನರ್ ಆಗಿದೆ
ನಂತರ ಡೈರೆಕ್ಟರಿ ಅಂದರೆ ಏನು
ಡೈರೆಕ್ಟರಿ ಅಂದರೆ ಫೈಲ್ಸ್ ಮತ್ತು ಇತರ ಉಪ ಡೈರೆಕ್ಟರಿಯ ಒಂದು ಸಂಗ್ರಹ ಎಂದು ಅರ್ಥೈಸಿಕೊಳ್ಳಬಹುದು
ಡೈರೆಕ್ಟರಿ ನಮ್ಮ ಫೈಲ್ ಅನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸಲು ಸಹಾಯ ಮಾಡುತ್ತದೆ
ಇದು ವಿಂಡೋಸ್ ನಲ್ಲಿರುವ ಫೋಲ್ಡರ್ ನ ಹಾಗೆ
ಇದು ಬೇರೆ ಬೇರೆ ಯೂಸರ್ ಗಳು ಅವರ ಸ್ವಂತ ಡೈರೆಕ್ಟರಿಗಳನ್ನು ಹೊಂದಲು ಮತ್ತು ಅದನ್ನು ಬೇರೆಯವರು ಪ್ರವೇಶಿಸಲು ಅಥವಾ ಮಾರ್ಪಡಿಸಲು ಆಗದಂತೆ ಮಾಡಲು ಅನುಮತಿಸುತ್ತದೆ
ಹಾಗೂ ಒಂದು ವೇಳೆ ಡೈರೆಕ್ಟರಿಗಳು ಇಲ್ಲದಿದ್ದರೆ ಸಿಸ್ಟಮ್ ನಲ್ಲಿರುವ ಎಲ್ಲಾ ಫೈಲ್ ಗಳು ಒಂದೇ ಹೆಸರನ್ನು ಹೊಂದುತ್ತದೆ ಮತ್ತು ಇದನ್ನು ನಿರ್ವಹಿಸಲು ಕಷ್ಟಕರವಾಗಿರುತ್ತದೆ
ಫೈಲ್ ಗಳ ಮತ್ತು ಡೈರೆಕ್ಟರಿಗಳ ಈ ವ್ಯಾಖ್ಯಾನಗಳು ಅವುಗಳ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಹೊಂದಲು ಸಹಾಯವಾದರೂ ಅವು ಸಂಪೂರ್ಣವಾಗಿ ನಿಖರವಾಗುವುದಿಲ್ಲ
ಒಂದು ಫೈಲ್ ಗೆ ಒಂದು ಹೆಸರಿರುತ್ತದೆ ಮತ್ತು ಅದು ಕೆಲವು ಪ್ರೊಪರ್ಟಿಸ್ ಗಳನ್ನು ಮತ್ತು ಅದರ ಆಡಳಿತಾತ್ಮಕ ಮಾಹಿತಿಗಳನ್ನು ಅಂದರೆ ಫೈಲ್ ನ ರಚನೆ ಮತ್ತು ಮಾರ್ಪಡುವಿಕೆಯ ದಿನಾಂಕ ಮತ್ತು ಅದರ ಅನುಮತಿ ಇತ್ಯಾದಿಗಳನ್ನು ಹೊಂದಿರುತ್ತದೆ
ಪ್ರೊಪರ್ಟಿಸ್ ಗಳು ಫೈಲ್ ನ ಇನೋಡ್ ನಲ್ಲಿ ಸಂಗ್ರಹವಾಗಿರುತ್ತದೆ
ಇನೋಡ್ ಅಂದರೆ ಫೈಲ್ ಸಿಸ್ಟಮ್ ನಲ್ಲಿರುವ ಡಾಟಾದ ವಿಶಿಷ್ಟ ಬ್ಲಾಕ್ ಆಗಿದ್ದು ಇದು ಫೈಲ್ ನ ಉದ್ದ ಮತ್ತು ಇದು ಎಲ್ಲಿ ಸಂಗ್ರಹವಾಗಿರುತ್ತದೆ ಎಂಬುವುದನ್ನು ಹೊಂದಿರುತ್ತದೆ
ಸಿಸ್ಟಮ್ ಫೈಲ್ಸ್ ನ ಅಸಂಖ್ಯಾತ ಇನೋಡ್ ಗಳನ್ನು ಉಪಯೋಗಿಸುತ್ತದೆ ಡೈರೆಕ್ಟರಿ ರಚನೆಯು ನಮ್ಮ ಲಾಭಕ್ಕಾಗಿ ಫೈಲ್ಸ್ ಅನ್ನು ಹೆಸರಿಸುವುದರಿಂದ ನಮಗೆ ದೊಡ್ಡ ಸಂಖ್ಯೆಗಳಿಗಿಂತ ಹೆಸರನ್ನು ನೆನಪಲ್ಲಿಡಲು ಸಹಾಯ ಮಾಡುತ್ತದೆ
ವಾಸ್ತವವಾಗಿ ಡೈರೆಕ್ಟರಿಯು ಇತರ ಫೈಲ್ಸ್ ಅನ್ನು ಸಂಗ್ರಹಿಸುವುದಿಲ್ಲ ಮತ್ತು ಇದೇ ಒಂದು ಫೈಲ್ ಆಗಿದ್ದು ಇದು ಇತರ ಫೈಲ್ಸ್ ಗಳ ಇನೋಡ್ ಸಂಖ್ಯೆಗಳನ್ನು ಮತ್ತು ಹೆಸರನ್ನು ಹೊಂದಿರುತ್ತದೆ
ಈ ವ್ಯಾಖ್ಯೆಯು ಇದರ ಸರಳೀಕೃತ ವ್ಯಾಖ್ಯಾನಕ್ಕೆ ವಿರುದ್ಧವಾಗಿದೆ
ಅಲ್ಲದೇ ಲಿನಕ್ಸ್ ನಲ್ಲಿ ಫೈಲ್ಸ್ ನ ಮೂರು ವಿಧಗಳಿವೆ 1 ರೆಗ್ಯುಲರ್ ಫೈಲ್ಸ್ ಅಥವಾ ಆರ್ಡಿನರಿ ಫೈಲ್ಸ್ ಇದು ಕೆವಲ ಅಕ್ಷರಗಳ ಮಾಹಿತಿಯನ್ನು ಹೊಂದಿರುತ್ತದೆ
2 ಡೈರೆಕ್ಟರಿಗಳು ಇದು ಈಗಷ್ಟೇ ಹಿಂದಿನ ಸ್ಲೈಡ್ಸ್ ನಲ್ಲಿ ನೋಡಿದಂತೆ
3 ಡಿವೈಸ್ ಫೈಲ್ಸ್ ಇಲ್ಲಿ ಲಿನಕ್ಸ್ ನಲ್ಲಿನ ಎಲ್ಲಾ ಹಾರ್ಡ್ವೇರ್ ಡಿವೈಸ್ ಗಳನ್ನು ಮತ್ತು ಪೆರಿಫೆರಲ್ಸ್ ಗಳನ್ನು ಫೈಲ್ಸ್ ನ ರೂಪದಲ್ಲಿ ಪ್ರದರ್ಶಿಸುತ್ತದೆ
ಲಿನಕ್ಸ್ ನಲ್ಲಿ ಸಿಡಿಯ ಹಾರ್ಡ್ ಡಿಸ್ಕ್ ಅಥವಾ ಯು ಎಸ್ ಬಿ ಸ್ಟಿಕ್ ಇವೆಲ್ಲವೂ ಕೂಡಾ ಫೈಲ್ ಗಳಾಗಿರುತ್ತದೆ
ಆದರೆ ಯಾಕೆ ಇದು ಹೀಗೆ ಎಂದರೆ ಇದರಿಂದಾಗಿ ಈ ಉಪಕರಣಗಳನ್ನು ಸಾಮಾನ್ಯ ಫೈಲ್ ನಂತೆ ಓದಲು ಮತ್ತು ಬರೆಯಲು ಆಗುತ್ತದೆ
ನಮ್ಮ ಕುಟುಂಬದಲ್ಲಿ ಹೇಗೆ ನಾವು ಪರಸ್ಪರ ಸಂಬಂಧಿಸಿದ್ದೇವೆಯೋ ಹಾಗೇ ಎಲ್ಲಾ ಫೈಲ್ ಗಳು ಲಿನಕ್ಸ್ ಗೆ ಸಂಬಂಧಿಸಿವೆ
ಫೈಲ್ಸ್ ಮತ್ತು ಉಪ ಡೈರಕ್ಟರಿಗಳನ್ನು ಹೊಂದಿರುವ ಡೈರೆಕ್ಟರಿಯು ಪರಸ್ಪರ ಜನ್ಯ ಜನಕಭಾವಸಂಬಂಧವನ್ನು ಹೊಂದಿರುತ್ತದೆ
ಹೀಗೆಯೇ ಲಿನೆಕ್ಸ್ ನ ಫೈಲ್ ವ್ಯವಸ್ಥೆಯ ರೇಖಾವೃಕ್ಷವು ರಚಿತವಾಗುತ್ತದೆ
ಮೇಲ್ಭಾಗದಲ್ಲಿ ರೂಟ್ ಇದೆ ಅದು ಫ್ರಂಟ್ ಸ್ಲಾಶ್ ನಿಂದ ಗುರುತಿಸಲಾಗಿದೆ
ಇದು ಇತರ ಎಲ್ಲಾ ಫೈಲ್ಸ್ ಮತ್ತು ಡೈರಕ್ಟರಿಗಳನ್ನು ಹೊಂದಿರುತ್ತದೆ
ಒಂದು ವೇಳೆ ಸರಿಯಾದ ದಾರಿ ನಮಗೆ ತಿಳಿದಿದ್ದಲ್ಲಿ ಒಂದು ಫೈಲ್ ನಿಂದ ಅಥವಾ ಒಂದು ಡೈರೆಕ್ಟರಿಯಿಂದ ಸುಲಭವಾಗಿ ಸಂಚರಿಸಲು ಇದು ಸಹಾಯ ಮಾಡುತ್ತದೆ
ನಾವು ಲಿನಕ್ಸ್ ಫೈಲ್ ಸಿಸ್ಟಮ್ ನ ಜೊತೆ ಕೆಲಸ ಮಾಡುವಾಗ ನಾವು ಈ ಟ್ರೀ ಜೊತಗೆ ಚಲಿಸಿದಂತೆ ತೋರುತ್ತದೆ
ಒಂದು ಕಮಾಂಡ್ ನಿಂದ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಬಹುದು
ನಿಜವಾಗಿಯೂ ಕೇಳಲು ಆಸಕ್ತಿದಾಯಕವಾಗಿದೆ
ಹಾಗೆ ನಾವು ಮುಂದೆ ನೋಡೋಣ
ನಾವು ಲಿನಕ್ಸ್ ಸಿಸ್ಟಮ್ ಗೆ ಲಾಗಿನ್ ಆದಾಗ ನಾವು ಡಿಫಾಲ್ಟ್ ಆಗಿ ಹೋಂ ಡೈರೆಕ್ಟರಿ ಅಲ್ಲಿ ಇರುತ್ತೇವೆ
ಈಗ ಟರ್ಮಿನಲ್ ಗೆ ಹೋಗಿ
ಉಬಂಟುವಿನಲ್ಲಿ ಟರ್ಮಿನಲ್ ಆರಂಭಿಸಲು CtrlaltT ನೆರವಾಗುತ್ತದೆ
ಎಲ್ಲಾ ಯುನಿಕ್ಸ್ ಸಿಸ್ಟಮ್ ನಲ್ಲಿ ಈ ಕಮಾಂಡ್ ಕೆಲಸ ಮಾಡುವುದಿಲ್ಲ
ಟರ್ಮಿನಲ್ ತೆರೆಯಲು ಸಾಮಾನ್ಯ ವಿಧಾನವನ್ನು ಈಗಾಗಲೇ ಮತ್ತೊಂದು ಸ್ಪೋಕನ್ ಟ್ಯುಟೋರಿಯಲ್ ನಲ್ಲಿ ವಿವರಿಸಲಾಗಿದೆ
ಹೋಂ ಡೈರೆಕ್ಟರಿ ನೋಡಲು ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಎಚೊ ಸ್ಪೇಸ್ ಡಾಲರ್ ದೊಡ್ಡ ಅಕ್ಷರದಲ್ಲಿ h o m ಇ ಎಂದು ಟೈಪ್ ಮಾಡಿ Enter ಒತ್ತಿ
ಇದು ನಮ್ಮ ಹೋಂ ಡೈರೆಕ್ಟರಿಯ ಪಾತ್ ನೇಮ್ ಕೊಡುತ್ತದೆ
ನಾವು ಒಂದು ಡೈರೆಕ್ಟರಿಯಿಂದ ಇನ್ನೊಂದು ಡೈರೆಕ್ಟರಿಗೆ ಚಲಿಸಬಹುದಾಗಿದೆ
ಆದರೆ ನಾವು ಯಾವ ಡೈರೆಕ್ಟರಿಯಲ್ಲಿ ಇದ್ದೇವೆಯೋ ಅದನ್ನು ಕರೆಂಟ್ ಡೈರೆಕ್ಟರಿ ಅಥವಾ ವರ್ಕಿಂಗ್ ಡೈರೆಕ್ಟರಿ ಎಂದು ಕರಯುತ್ತೇವೆ
ಈಗ ಸ್ಲೈಡ್ಸ್ ಗೆ ಹಿಂತಿರುಗಿ
ಪಿಡ್ಲ್ಯೂಡಿ ಕಮಾಂಡ್ ನಮಗೆ ಕರೆಂಟ್ ಡೈರೆಕ್ಟರಿಯನ್ನು ನೋಡಲು ಸಹಾಯ ಮಾಡುತ್ತದೆ
ಪಿಡ್ಲ್ಯೂಡಿ ಯು ಪ್ರಸ್ತುತ ವರ್ಕಿಂಗ್ ಡೈರೆಕ್ಟರಿ ಆಗಿದೆ
ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಪಿಡ್ಲ್ಯೂಡಿ ಎಂದು ಟೈಪ್ ಮಾಡಿ Enter ಒತ್ತಿ
ಈಗ ಇದು ನಮ್ಮ ಪ್ರಸ್ತುತ ವರ್ಕಿಂಗ್ ಡೈರೆಕ್ಟರಿ ಆಗಿದೆ
ನಾವು ಒಂದು ಡೈರೆಕ್ಟರಿ ಇಂದ ಇನ್ನೊಂದಕ್ಕೆ ಚಲಿಸಬಹುದು ಎಂದು ಹೇಳಿದ್ದೇವೆ
ಆದರೆ ಅದನ್ನು ನಾವು ಹೇಗೆ ಮಾಡಬಹುದು
ಅದಕ್ಕಾಗಿ ನಮ್ಮ ಬಳಿ ಸಿಡಿಯ ಕಮಾಂಡ್ ಇದೆ
ನೀವು ಸ್ಥಾನಪಲ್ಲಟ ಮಾಡಬೇಕಾದ ಡೈರೆಕ್ಟರಿಯ ಪಾತ್ ನೇಮ್ ಅನ್ನು ಅನುಸರಿಸಿ ಕಮಾಂಡ್ ಸಿಡಿಯ ಬರೆಯಬೇಕು
ಮತ್ತೊಮ್ಮೆ ಕರೆಂಟ್ ಡೈರೆಕ್ಟರಿ ಗೆ ಹೋಗಲು ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಪಿಡ್ಲ್ಯೂಡಿ ಟೈಪ್ ಮಾಡಿ ನಂತರ Enter ಒತ್ತಿ
ಅಂದ ಹಾಗೆ ಈಗ ನಾವು ಈ ಡೈರೆಕ್ಟರಿಯಲ್ಲಿ ಇದ್ದೇವೆ
ಈಗ ನಾವು ಸ್ಲಾಶ್ ಯುಎಸ್ಆರ್ ಡೈರೆಕ್ಟರಿ ಗೆ ಹೋಗಲಿಚ್ಛಿಸಿದಲ್ಲಿ ಸಿಡಿಯ ಸ್ಪೇಸ್ ಸ್ಲಾಶ್ ಯುಎಸ್ಆರ್ ಎಂದು ಟೈಪ್ ಮಾಡಿ Enter ಒತ್ತಿ
ನೆನಪಿಡಿ ಲಿನೆಕ್ಸ್ನಲ್ಲಿ ಸ್ಲಾಶ್ ಅಂದರೆ ಫ್ರಂಟ್ ಸ್ಲಾಶ್ ಆಗಿದೆ
ಈಗ ನಾವು ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ನೋಡೋಣ ಪಿಡ್ಲ್ಯೂಡಿ ಬರೆದು Enter ಒತ್ತಿ
ಹೌದು ಈಗ ನಾವು ಸ್ಲಾಶ್ ಯುಎಸ್ಆರ್ ಡೈರೆಕ್ಟರಿಗೆ ಸ್ಥಳಾಂತರಗೊಂಡಿದ್ದೇವೆ
ಇಲ್ಲಿರುವ ಸಮಸ್ಯೆ ಎಂದರೆ ಪಾತ್ ನ ಹೆಸರುಗಳು ತುಂಬಾ ಉದ್ದವಾಗಿರುತ್ತವೆ
ಏಕೆಂದರೆ ಇದು ರೂಟ್ ಡೈರೆಕ್ಟರಿಯಿಂದ ಹಿಡಿದು ಈವರೆಗಿನ ಎಲ್ಲಾ ಫೈಲ್ ಗಳ ಪರಿಪೂರ್ಣ ಹೆಸರನ್ನು ಹೊಂದಿರುತ್ತದೆ
ಅದರ ಬದಲಾಗಿ ನೀವು ಕರೆಂಟ್ ಡೈರೆಕ್ಟರಿ ಇಂದ ಪ್ರಾರಂಭವಾಗುವ ಸಂಬಂಧಿತ ಪಾತ್ ನೇಮ್ ಗಳನ್ನು ಉಪಯೋಗಿಸಬಹುದು
ಇಲ್ಲಿ ನಾವು ಎರಡು ವಿಶೇಷ ಅಕ್ಷರಗಳನ್ನು ತಿಳಿಯಬೇಕು
ಡಾಟ್ ಎಂಬುದು ಕರೆಂಟ್ ಡೈರೆಕ್ಟರಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಡಾಟ್ ಡಾಟ್ ಕರೆಂಟ್ ಡೈರೆಕ್ಟರಿಯ ಮೂಲ ಡೈರೆಕ್ಟರಿಯನ್ನು ಪ್ರತಿನಿಧಿಸುತ್ತದೆ
ಈಗ ನಾವು ಸಿಡಿಯ ಕಮಾಂಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ
ಯಾವುದೇ ಆರ್ಗ್ಯುಮೆಂಟ್ ಗಳಿಲ್ಲದ ಸಿಡಿಯ ಕಮಾಂಡ್ ಅನ್ನು ಹೋಮ್ ಡೈರೆಕ್ಟರಿಗೆ ಹಿಂದಿರುಗಲು ಬಳಸಲಾಗುತ್ತದೆ
ಪ್ರಾಂಪ್ಟ್ ನಲ್ಲಿ ಸಿಡಿಯ ಎಂದು ಕಮಾಂಡ್ ಬರೆದು Enter ಒತ್ತಿ
ಈಗ ನಿಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪಿಡ್ಲ್ಯೂಡಿ ಕಮಾಂಡ್ ಮೂಲಕ ಚೆಕ್ ಮಾಡಿ
ಈಗ ನಾವು ನಮ್ಮ ಹೋಂ ಡೈರೆಕ್ಟರಿಯಲ್ಲಿ ಇದ್ದೇವೆ
homegnuhata narration ಸ್ಲಾಶ್ ಹೋಂ ಸ್ಲಾಶ್ gnuhata ಈಗ ಮ್ಯೂಸಿಕ್ ಡೈರೆಕ್ಟರಿಗೆ ಚಲಿಸೋಣ
ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಸಿಡಿಯ ಸ್ಪೇಸ್ ಮ್ಯೂಸಿಕ್ ಮ್ ಕ್ಯಾಪಿಟಲ್ ನಲ್ಲಿ ಸ್ಲಾಶ್ ಎಂದು ಬರೆದು Enter ಒತ್ತಿ
ಈಗ ಪಿಡ್ಲ್ಯೂಡಿ ಕಮಾಂಡ್ ನಿಂದ ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪರಿಶೀಲಿಸಿ
ಪಿಡ್ಲ್ಯೂಡಿ ಬರೆದು Enter ಒತ್ತಿ
ನೋಡಿ ನಾವು ಈಗ homegnuhataMusic ಗೆ ಬಂದೆವು
ನಾವು ಮ್ಯೂಸಿಕ್ ಡೈರೆಕ್ಟರಿಯಿಂದ ಮೂಲ ಡೈರೆಕ್ಟರಿಗೆ ಹೋಗೋಣ
ಅದಕ್ಕಾಗಿ ನೀವು ಸಿಡಿಯ ಕಮಾಂಡ್ ಜೊತೆ ಡಾಟ್ ಡಾಟ್ ಅನ್ನು ಬಳಸಬೇಕು
ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸಿಡಿಯ ಸ್ಪೇಸ್ ಡಾಟ್ ಡಾಟ್ ಎಂದು ಟೈಪ್ ಮಾಡಿ Enter ಕೀಯನ್ನು ಓತ್ತಿರಿ
ಈಗ ಪಿಡ್ಲ್ಯೂಡಿ ಯನ್ನು ಟೈಪ್ ಮಾಡುವ ಮೂಲಕ ನಮ್ಮ ಪ್ರಸ್ತುತ ಡೈರೆಕ್ಟರಿಯನ್ನು ಪರಿಶೀಲಿಸೋಣ
ನಾವು ಮತ್ತೊಮ್ಮೆ homegnuhata ದಲ್ಲಿ ಇದ್ದೇವೆ
ಈಗ ಡಾಟ್ ಬಳಸಿಕೊಂಡು ಕರೆಂಟ್ ಡೈರೆಕ್ಟರಿಯ ಒಂದು ಉಪ ಡೈರೆಕ್ಟರಿಯನ್ನು ಸ್ಥಳಾಂತರಿಸಲು ಪ್ರಯತ್ನಿಸೋಣ
ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸಿಡಿಯ ಸ್ಪೇಸ್ ಡಾಟ್ ಸ್ಲಾಶ್ ಡಾಕ್ಯುಮೆಂಟ್ಸ್ ದ್ ಕ್ಯಾಪಿಟಲ್ ನಲ್ಲಿ ಸ್ಲಾಶ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಪಿಡ್ಲ್ಯೂಡಿ ಯನ್ನು ಬರೆಯುವ ಮೂಲಕ ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪರಿಶೀಲಿಸಿ
ನಾವು ಇವಾಗ homegnuhataDocuments ನಲ್ಲಿ ಇದ್ದೇವೆ
ಕಂಟ್ರೋಲ್ L ಅನ್ನು ಬಳಸಿ ಸ್ಕ್ರೀನ್ ಅನ್ನು ಖಾಲಿ ಮಾಡೋಣ
ಇದರಿಂದ ನೀವು ಸ್ಪಷ್ಟವಾಗಿ ನೋಡಬಹುದು
ಸಿಡಿಯ ಎಂದು ಟೈಪ್ ಮಾಡಿ Enter ಪ್ರೆಸ್ ಮಾಡಿ
ಮತ್ತೊಮ್ಮೆ ಪಿಡ್ಲ್ಯೂಡಿ ಕಮಾಂಡ್ ನ ಮೂಲಕ ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪರಿಶೀಲಿಸಿ
ನಾವು homegnuhata ಗೆ ಹಿಂದಕ್ಕೆ ಬಂದೆವು ನಾವು ಸ್ಲಾಶ್ ನಿಂದ ಬೇರ್ಪಟ್ಟಿರುವ ಎಷ್ಟು ಡಾಟ್ ಡಾಟ್ ಗಳನ್ನೂ ಕೂಡಾ ಅದಕ್ಕೆ ಸಂಬಂಧಿಸಿದ ಮಾರ್ಗದಲ್ಲಿ ಒಂದುಗೂಡಿಸಬಹುದು
ಈ ಸ್ಲೈಡ್ ನಲ್ಲಿ ನಾವು ಫೈಲ್ ಸಿಸ್ಟಮ್ ಕ್ರಮಾನುಗತವನ್ನು ನೋಡಬಹುದು
ಮೇಲ್ಗಡೆ ರೂಟ್ ಅಥವಾ ಇದೆ
ಹೋಂ ಮತ್ತು ಬಿನ್ ಎಂಬುದು ರೂಟ್ ನ ಕೆಳಗಿರುವ ಉಪ ಡೈರೆಕ್ಟರಿಗಳು
ಯುಸರ್ ನೇಮ್ ನಲ್ಲಿ ಜ್ಞುಹತ ಎಂಬ ಹೆಸರಿನ ಸಬ್ ಡೈರೆಕ್ಟರಿಯು ಹೋಂ ನ ಕೆಳಗಿದೆ
ಆದ್ದರಿಂದ ಈಗ ನಾವು homegnuhata ದಲ್ಲಿ ಇರುತ್ತೇವೆ
ಈಗ ನಾವು ಬಿನ್ ಡೈರೆಕ್ಟರಿಗೆ ಹೋಗಲು ಹೇಗೆ ಸಾಧ್ಯ
ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸಿಡಿಯ ಸ್ಪೇಸ್ ಡಾಟ್ ಡಾಟ್ ಸ್ಲಾಶ್ ಡಾಟ್ ಡಾಟ್ ಸ್ಲಾಶ್ ಬಿನ್ ಎಂದು ಬರೆದು Enter ಒತ್ತಿ
ಪಿಡ್ಲ್ಯೂಡಿ ಕಾಮಂಡ್ ನ ಮೂಲಕ ನಮ್ಮ ಕರೆಂಟ್ ಡೈರೆಕ್ಟರಿಯನ್ನು ಪರಿಶೀಲಿಸೋಣ
ನಾವು ಈಗ bin ನಲ್ಲಿ ಇರುತ್ತೇವೆ
ಮೊದಲ ಡಾಟ್ ಡಾಟ್ ನಮ್ಮನ್ನು ಸ್ಲಾಶ್ ಹೋಮ್ ಸ್ಲಾಶ್ ಜ್ಞುಹತ ದಿಂದ ಸ್ಲಾಶ್ ಹೋಮ್ ಗೆ ಕರೆದೊಯ್ಯುತ್ತದೆ
ಮುಂದೆ ನಮ್ಮನ್ನು ಸ್ಲಾಶ್ ಹೋಮ್ ನಿಂದ ರೂಟ್ ಗೆ ಕರೆದೊಯ್ಯುತ್ತದೆ
ಈಗ ನಾವು ಸ್ಲಾಶ್ ಅಥವಾ ರೂಟ್ ನಿಂದ ಸ್ಲಾಶ್ ಬಿನ್ ಡೈರೆಕ್ಟರಿ ಗೆ ಸ್ಥಳಾಂತರಗೊಂಡಿದ್ದೇವೆ
ಕಮಾಂಡ್ ಸಿಡಿಯ ಯ ಮೂಲಕ ನಮ್ಮ ಹೋಂ ಡೈರೆಕ್ಟರಿ ಗೆ ಹಿಂದಿರುಗಿ
ಒಂದು ಡೈರೆಕ್ಟರಿಯನ್ನು ರಚಿಸಲು ನಾವು ಮ್ಕ್ದಿರ್ ಕಮಾಂಡ್ ಅನ್ನು ಬಳಸುತ್ತೇವೆ
ನೀವು ಕಮಾಂಡ್ ಮತ್ತು ರಚಿಸಬೇಕಾದ ಡೈರೆಕ್ಟರಿಯ ಹೆಸರನ್ನು ಟೈಪ್ ಮಾಡಬೇಕು ಆಗ ಒಂದು ಡೈರೆಕ್ಟರಿಯು ಕರೆಂಟ್ ಡೈರೆಕ್ಟರಿಯ ಕೆಳಗೆ ರಚಿಸಲ್ಪಡುತ್ತದೆ
ಟೆಸ್ಟ್ಡಿರ್ ಎಂಬ ಹೆಸರಿನ ಡೈರೆಕ್ಟರಿ ರಚಿಸಲು ಮ್ಕ್ದಿರ್ ಸ್ಪೇಸ್ ಟೆಸ್ಟ್ಡಿರ್ ಎಂದು ಕಮಾಂಡ್ ಟೈಪ್ ಮಾಡಿ Enter ಒತ್ತಿ
ಇದು ಟೆಸ್ಟ್ಡಿರ್ ಡೈರೆಕ್ಟರಿಯನ್ನು ಯಶಸ್ವಿಯಾಗಿ ರಚಿಸುತ್ತದೆ
ಗಮನಿಸಿ ಇಲ್ಲಿ ಡೈರೆಕ್ಟರಿಯನ್ನು ಯಶಸ್ವಿಯಾಗಿ ರಚಿಸಿದ್ದಕ್ಕೆ ಅಥವಾ ತೆಗೆದದ್ದಕ್ಕೆ ಯಾವುದೇ ಸ್ಪಷ್ಟ ಸೂಚನೆ ಇರುವುದಿಲ್ಲ
ನೀವು ಯಾವುದೇ ಎರರ್ ಸಂದೇಶವನ್ನು ಪಡೆಯದಿದ್ದಲ್ಲಿ ಇದು ಯಶಸ್ವಿ ನಿರ್ವಹಣೆಯನ್ನು ಸೂಚಿಸುತ್ತದೆ
ಟ್ರೀಯಲ್ಲಿ ನಾವು ಎಲ್ಲಾದರೂ ಒಂದು ಡೈರೆಕ್ಟರಿಯನ್ನು ರಚಿಸಲು ಸಂಬಂಧಿತವಾದ ಅಥವಾ ಸಂಪೂರ್ಣವಾದ ಪಾತ್ ನೇಮ್ ಅನ್ನು ಬಳಸಬಹುದಾಗಿದೆ ಆದರೆ ನಾವು ಹಾಗೆ ಮಾಡಲು ಅನುಮತಿ ಇರಬೇಕು ಹಾಗೂ ಆ ಹೆಸರಿನ ಡೈರೆಕ್ಟರಿಯು ಈಗಾಗಲೇ ಅಸ್ತಿತ್ವದಲ್ಲಿರಬಾರದು
ಈ ಪ್ರಕ್ರಿಯೆಯನ್ನು ಅನೇಕ ಡೈರೆಕ್ಟರಿಯನ್ನು ಮಾಡಲು ಅಥವಾ ಡೈರೆಕ್ಟರಿಗಳ ಕ್ರಮವನ್ನು ನಿರ್ಧರಿಸಲು ಬಳಸಬಹುದು
ಮ್ಕ್ದಿರ್ ಸ್ಪೇಸ್ ಟೆಸ್ಟ್1 ಸ್ಪೇಸ್ ಟೆಸ್ಟ್2 ಎಂದು ಟೈಪ್ ಮಾಡಿ Enter ಒತ್ತಿ ಇದು ಪ್ರಸ್ತುತ ಡೈರೆಕ್ಟರಿಯ ಕೆಳಗೆ ಟೆಸ್ಟ್1 ಮತ್ತು ಟೆಸ್ಟ್2 ಎಂಬ ಎರಡು ಡೈರಕ್ಟರಿಗಳನ್ನು ರಚಿಸುತ್ತದೆ
ಮ್ಕ್ದಿರ್ ಸ್ಪೇಸ್ ಟೆಸ್ಟ್ಟ್ರೀ ಸ್ಪೇಸ್ ಟೆಸ್ಟ್ಟ್ರೀ ಸ್ಲಾಶ್ ಟೆಸ್ಟ್3 ಎಂದು ಟೈಪ್ ಮಾಡಿ
ಇದು ಒಂದು ಟೆಸ್ಟ್ಟ್ರೀ ಡೈರೆಕ್ಟರಿಯನ್ನು ರಚಿಸುತ್ತದೆ ಮತ್ತು ಇನ್ನೊಂದು ಡೈರೆಕ್ಟರಿ ಟೆಸ್ಟ್3 ಇದು ಟೆಸ್ಟ್ಟ್ರೀ ಕೆಳಗೆ ಒಂದು ಉಪ ಡೈರೆಕ್ಟರಿ ಆಗಿದೆ
ಆದ್ದರಿಂದ ನಾವು ಕರೆಂಟ್ ಡೈರೆಕ್ಟರಿಯಲ್ಲಿ 4 ಡೈರಕ್ಟರಿಗಳನ್ನು ತಯಾರಿಸಿದ್ದೇವೆ
ಅವುಗಳೆಂದರೆ ಟೆಸ್ಟ್ಡಿರ್ ಟೆಸ್ಟ್1 ಟೆಸ್ಟ್2 ಮತ್ತು ಟೆಸ್ಟ್ಟ್ರೀ ಇದರಲ್ಲಿ ಮೊದಲ ಮೂರು ಖಾಲಿಯಾಗಿರುತ್ತದೆ ಮತ್ತು ಕೊನೆಯಲ್ಲಿ ಒಂದು ಉಪಡೈರೆಕ್ಟರಿ ಹೊಂದಿರುತ್ತದೆ ಅವೆಂದರೆ ಟೆಸ್ಟ್3
ಮ್ಕ್ದಿರ್ ನ ಹಾಗೆ ರ್ಮದಿರ್ ಕಮಾಂಡ್ ಅನ್ನು ಡೈರೆಕ್ಟರಿ ಅಥವಾ ಡೈರಕ್ಟರಿಸ್ ಗಳನ್ನು ತೆಗೆಯಲು ಬಳಸುತ್ತೇವೆ
ರ್ಮದಿರ್ ಸ್ಪೇಸ್ ಟೆಸ್ಟ್1 ಕಮಾಂಡ್ ಟೆಸ್ಟ್1 ಡೈರೆಕ್ಟರಿಯನ್ನು ಯಶಸ್ವಿಯಾಗಿ ತೆಗೆದುಹಾಕುತ್ತದೆ
ಒಂದು ಡೈರೆಕ್ಟರಿಯನ್ನು ತೆಗೆಯಬೇಕಾದರೆ ನೀವು ಅದರ ಓನರ್ ಆಗಿರಬೇಕು ನಿಮ್ಮ ಪ್ರಸ್ತುತ ಡೈರೆಕ್ಟರಿಯು ಹೈರಾರ್ಕಿಯಲ್ಲಿ ತೆಗೆಯಬೇಕಾದ ಡೈರೆಕ್ಟರಿಯ ಮೇಲ್ಗಡೆಯಲ್ಲಿರಬೇಕು ಮತ್ತು ಆ ಡೈರೆಕ್ಟರಿಯು ಖಾಲಿ ಆಗಿರಬೇಕು
ಈಗ ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸಿಡಿಯ ಸ್ಪೇಸ್ ಟೆಸ್ಟ್ಟ್ರೀ ಸ್ಲಾಶ್ ಟೆಸ್ಟ್3 ಎಂದು ಟೈಪ್ ಮಾಡಿ
ನಾವು ಈಗ ಟೆಸ್ಟ್ಟ್ರೀ ಡೈರೆಕ್ಟರಿಯ ಉಪಡೈರೆಕ್ಟರಿ ಟೆಸ್ಟ್3 ಡೈರೆಕ್ಟರಿಯಲ್ಲಿ ಇದ್ದೇವೆ
ರ್ಮದಿರ್ ಸ್ಪೇಸ್ ಟೆಸ್ಟ್ಡಿರ್ ಕಮಾಂಡ್ ಟೈಪ್ ಮಾಡುವ ಮೂಲಕ ಟೆಸ್ಟ್ಡಿರ್ ಡೈರೆಕ್ಟರಿಯನ್ನು ತೆಗೆದುಹಾಕಲು ಪ್ರಯತ್ನಿಸೋಣ
Enter ಒತ್ತಿರಿ
ಹಾಗೆ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಗಮನಿಸಬಹುದು
ಏಕೆಂದರೆ ಪ್ರಸ್ತುತ ಡೈರೆಕ್ಟರಿಯು ಹೈರಾರ್ಕಿಯಲ್ಲಿ ತೆಗೆಯಬೇಕಾಗಿರುವ ಡೈರೆಕ್ಟರಿಯ ಮೇಲ್ಗಡೆ ಇಲ್ಲ
ಆದ್ದರಿಂದ ಈಗ ನಾವು ಹೈರಾರ್ಕಿಯಲ್ಲಿ ಟೆಸ್ಟ್ಡಿರ್ ಡೈರೆಕ್ಟರಿಯ ಮೇಲ್ಗಡೆ ಇರುವ ಡೈರೆಕ್ಟರಿಗೆ ಹೋಗಬೇಕು
ಸಿಡಿಯ ಸ್ಪೇಸ್ ಡಾಟ್ ಡಾಟ್ ಟೈಪ್ ಮಾಡಿ Enter ಒತ್ತಿ
ಈಗ ಸಿಡಿಯ ಸ್ಪೇಸ್ ಡಾಟ್ ಡಾಟ್ ಕಮಾಂಡ್ ಬರೆಯುವ ಮೂಲಕ ಮೂಲ ಡೈರೆಕ್ಟರಿಗೆ ಹೋಗಿ
ಈಗ ಮತ್ತೊಮ್ಮೆ ಹಿಂದಿನ ಕಮಾಂಡ್ ಅನ್ನು ಪ್ರಯತ್ನಿಸಿ
ರ್ಮದಿರ್ ಸ್ಪೇಸ್ ಟೆಸ್ಟ್ಡಿರ್ ಎಂದು ಟೈಪ್ ಮಾಡಿ Enter ಒತ್ತಿ
ಟೆಸ್ಟ್ಡಿರ್ ಡೈರೆಕ್ಟರಿ ಯಶಸ್ವಿಯಾಗಿ ಡಿಲಿಟ್ ಆಗಿದೆ
ಟೆಸ್ಟ್ಡಿರ್ ಡೈರೆಕ್ಟರಿ ಖಾಲಿಯಿದೆ ಎಂಬುದನ್ನೂ ಗಮನಿಸಿ
ಅನೇಕ ಡೈರಕ್ಟರಿಗಳನ್ನು ಅಥವಾ ಕ್ರಮಬದ್ಧವಾದ ಡೈರಕ್ಟರಿಗಳನ್ನು ಒಮ್ಮೆಗೇ ತೆಗೆದುಹಾಕಬಹುದು
ಅದ್ದರಿಂದ ಉಪಡೈರಕ್ಟರಿ ಟೆಸ್ಟ್3 ಜೊತೆಗೆ ಟೆಸ್ಟ್ಟ್ರೀ ಡೈರಕ್ಟರಿಯನ್ನೂ ಡಿಲಿಟ್ ಮಾಡಲು ಪ್ರಯತ್ನಿಸಿ
ಕಮಾಂಡ್ ಪ್ರಾಂಪ್ಟ್ ನಲ್ಲಿ ರ್ಮದಿರ್ ಸ್ಪೇಸ್ ಟೆಸ್ಟ್ಟ್ರೀ ಸ್ಪೇಸ್ ಟೆಸ್ಟ್ಟ್ರೀ ಸ್ಲಾಶ್ ಟೆಸ್ಟ್3 ಎಂದು ಟೈಪ್ ಮಾಡಿ Enter ಒತ್ತಿ
ನೋಡಿ ಟೆಸ್ಟ್ಟ್ರೀ ಖಾಲಿ ಇಲ್ಲದ ಕಾರಣ ಟೆಸ್ಟ್ರೀ ಡೈರಕ್ಟರಿ ತೆಗೆದುಹಾಕಲು ಸಾಧ್ಯವಿಲ್ಲ ಎಂದು ಎರರ್ ಸಂದೇಶವು ನೀಡುತ್ತದೆ
ಆದರೆ ನೀವು ಒಂದನ್ನು ಮರೆಯಬಹುದು ಏನೆಂದರೆ ಟೆಸ್ಟ್ಟ್ರೀ ಅಥವಾ ಟೆಸ್ಟ್3 ಖಾಲಿಯಾಗಿರುವ ಕಾರಣ ಅವುಗಳು ಡಿಲೀಟ್ ಆಗಿರುತ್ತವೆ
ಅದನ್ನು ಪರಿಶೀಲಿಸಲು ಕಮಾಂಡ್ ಪ್ರಾಂಪ್ಟ್ ನಲ್ಲಿ ಸಿಡಿಯ ಸ್ಪೇಸ್ ಟೆಸ್ಟ್ಟ್ರೀ ಬರೆದು Enter ಒತ್ತಿ
ಈಗ ಎಲ್ಎಸ್ ಎಂದು ಟೈಪ್ ಮಾಡಿ Enter ಒತ್ತಿ
ನೋಡಿ ಡೈರಕ್ಟರಿಯಲ್ಲಿ ಏನು ಇಲ್ಲ ಆದ್ದರಿಂದ ಟೆಸ್ಟ್3 ಡಿಲಿಟ್ ಆಗಿದೆ
ಈ ಲಿನಕ್ಸ್ ಟ್ಯುಟೋರಿಯಲ್ ನಲ್ಲಿ ನಾವು ಲಿನಕ್ಸ್ ಫೈಲ್ಸ್ ಮತ್ತು ಡೈರಕ್ಟರಿಸ್ ಬಗ್ಗೆ ಕಲಿತೆವು ಮತ್ತು ಡೈರಕ್ಟರಿಗಳ ಜೊತೆ ಹೇಗೆ ಕೆಲಸ ಮಾಡುವುದು ಅವುಗಳನ್ನು ನೋಡುವುದು ಅವುಗಳ ನಡುವೆ ಸಂಚರಿಸುವುದು ತೆಗೆದು ಹಾಕುವುದು ಮುಂತಾದವುಗಳ ಬಗ್ಗೆ ಕಲಿತೆವು
ಇದು ನಮ್ಮನ್ನು ಈ ಟ್ಯುಟೋರಿಯಲ್ ನ ಮುಕ್ತಾಯಕ್ಕೆ ತರುತ್ತದೆ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿದೆ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು